ವಿಶೇಷ ಎನ್ಸಿಲ್ಲಾ shopping ಗೆ ಅದಕ್ಕೆ, ಒಬ್ಳಿಗೆ ಹೋಗ್ಲಿಕ್ಕೆ bore ಆಗ್ತಾದಲ್ಲಾ?

ಹೌದಾ ಏನು ಸಮಾಚಾರ shopping ಗೆ sudden ಆಗಿ?

ಅದು late ಉಂಟು.

ಹಾ ಕರೀತೇನೆ . ಬರ್ತೇವೆ guarantee .

Bore ಆಗ್ತದೆ ಅದಕ್ಕೆ ನೀನ್ ಬರ್ತಿಯಂತ ಕೇಳಿಕ್ಕೆ phone ಮಾಡಿದ್ದು.

ಹೌದಾ ಅಡ್ಡಿಲ್ಲಾ ನಾನು free ಇದ್ದೆ.

ಆಯ್ತು. ಮತ್ತೇ ಮನೇಲೆಲ್ಲಾ ಹೇಗಿದ್ದಾರೆ?

ಅಕ್ಕ ಮನೆಯಲ್ಲಿ ಇದ್ದಾರೆ. ಹೌದಾ ಹುಡುಗ?

ಹೋ ಹೌದಾ ಎಂತ work job ಎಂತ?

ಮತ್ತೆ ಎಲ್ಲಿ shopping ಹೋಗುವ plan ? ಎ~ ಅದಕ್ಕೆ ನಿಂಗೆ call ಮಾಡಿದ್ದು ಎಲ್ಲಿ ಹೋಗವ ಎಲ್ಲಿಯೆಲ್ಲಾ dress ಚಂದ ಇರ್ತದಂತ. ಅದೇ confusion ಆಗ್ತದೆ ಎಲ್ಲಿಗೆ ಹೋಗುದು ಏನು ತಕೊಲುದು ಅಂತನೇ ಗೊತ್ತಾಗುದಿಲ್ಲಾ. ಹೌದು ಎಲ್ಲಿಗೆ ಹೋಗುವ?

ಅಷ್ಟು ಒಳ್ಳೆದಿಲ್ಲಾ ಅಂತ ಹೇಳ್ತಾರೆ. ಎಲ್ಲಿ ? ಹಾ Geethanjali ಅಷ್ಟು collection ಇಲ್ಲ ಹೇಳ್ತಾರೆ.

ನನ್ ಪ್ರಕಾರ Jayalakshmi ಅಥವಾ ಆ Parkala ಕ್ಕೆ ಹೋಗುದಂತ . ಹೌದು ನನ್ friend ಸ ಹೇಳ್ತಿದ್ಲು Parkala ದಲ್ಲಿ dress . collection ಉಂಟಂತೆ.

ಅದೇ ಅಲ್ಲಿಯೇ ಇದ್ದಾಳೆ ನನ್ friend ಒಬ್ಬಳು.

ಅದಕ್ಕೆ ಅವಳು ಬಾ ಬಾ ಅಂತ ಹೇಳ್ತಿದ್ಲು ಮತ್ತೇ ಕೇಳುವ ಒಟ್ಟಿಗೆ ಹೋಗುವ ಅಂತ.

ಓ ಹಾಗಾ ಹೋಗಬೋದು. ಹೋಗ್ಬೋದಲ್ಲಾ ನಾಳೆ ? ಹಾ ನಾಳೆ ಹೋಗುವ ಎಷ್ಟೊತ್ತಿಗೆ ಅಂತ ಹೇಳು. ಒಂದು ಬೆಳ್ಳಿಗ್ಗೆ ಹೋಗುವ ಮಧ್ಯಾಹ್ನ ಹೊತ್ತಿಗೆ ಸರಿಯಾಗ್ತಾದಲ್ಲಾ ಊಟ ಮಾಡಿಯೆಲ್ಲಾ ಬರ್ಬೋದು. ಹಾ ಹಾ ಹೌದು ಹೌದು ಮಧ್ಯಾಹ್ನ ತುಂಬಾ ಬಿಸ್ಲಲ್ಲಾ ಮಧ್ಯಾಹ್ನ. ಅಲ್ಲಾ ಬೆಳ್ಳಿಗ್ಗೆ ಹೋಗುವಂತಾ.

ಮಧ್ಯಾಹ್ನ ಹೊತ್ತಿಗೆ ಮನೆಗೆ ಬರ್ಲಿಕ್ಕೆ ಆಗಬೋದಲ್ಲಾಂತಾ.

ಇಲ್ಲಾದ್ರೆ ಸಂಜೆ ಆದ್ರೆ ರಾಗಾಳೆ ಆಗ್ತದೆ. ಹಾ ಮತ್ತೇ late ಆಗ್ತದೆ ಮತ್ತೆ shopping ಗೆ ಹೋದ್ರೆ ಮತ್ತೆ ಬೇಗ ಬರ್ಲಿಕ್ಕೆಸ ಆಗುದಿಲ್ಲಾ. ಹೌದು ಆ ಒಂದು dress ಏ ಸರಿಯೇ ನಮ್ಗಗುದಿಲ್ಲಾಲ್ಲ. ಅದ್ ಅದು ನೋಡಿ ಅದು ನೋಡ್ತಾ ಇದು ನೋಡ್ತಾ ಅಲ್ಲಿ ತುಂಬಾ confusion ಆಗಿ. ಅದೇ.

ಹಾ ನಾಳೆ ನಂಗೊಂದು time ಒಂದು ನಂಗೆ message ಮಾಡು. ಆಯ್ತ್ ಆಯ್ತು ಹೊತ್ತಿಗೆ ಹೋಗುವ.

ಒಂಬತ್ತು ಗಂಟೆಗ

ಹೌದಾ ಸರಿ ಸರಿ okay okay .

ನಾನ್ ಕೂಡ ಚೆನ್ನಾಗಿದ್ದೇನೆ ಎಲ್ಲಿ ಕೆಲ್ಸದಲ್ಲಿ ಇದ್ದೀಯಾ ಮನೇಲಿ ಇದ್ದೀಯಾ?

ನಾನ್ ಈಗ ಕೆಲ್ಸದ್ದಲಿ ಇದ್ದೇನೆ ಇನ್ ಹೊರಡ್ಬೇಕ್ ಈಗ.

ವಿಶೇಷ ಏನಿಲ್ಲ ಇವತ್ತಿದ್ದು match ನೋಡಿದ್ಯಾ ನೀನು?

ಮೊದ್ಲು ನಾನ್ ಆದ್ರೆ ನೋಡ್ತಿದ್ದೆ ಈಗಾ ಈಗ ತುಂಬಾ ಕಮ್ಮಿ ನಾನ್ ನೋಡುದು.

ಹಾ ಮೊನ್ನೆ ಮೊನ್ನೆದೊಂದ್ ಆದ್ರೆ ನೋಡಿದ್ದೇ ಅದೇ ವಿರಾಟ್ ಕೊಹ್ಲಿ century ಹೋಡ್ಡಿದ್ದು.

ನೋಡಿದ್ದೇ.

ಹ್ಮ್ ಶ್ರೀಲಂಕಾ toss win ಆಗಿ ಎಷ್ಟು ಒಂದು nine wickets ತನಕ ಹೋಗಿದೆ two hundred ಆಗಿದೆ ಅಷ್ಟೇ.

ಹಾ ಆಗ್ತಾ ಉಂಟು day night match .

ನಾನ್ ಎಂತ ಎಣಿಸಿದ್ದು ನಂಗೆ interest ಕಮ್ಮಿ ಆಯ್ತು ಈಗ ನೋಡಿದ್ರೆ India Pakistan ಮಾತ್ರ ನೋಡುದು match ತುಂಬಾ .

ನಾನ್ ಕೂಡ ಮೊದ್ಲು ಅಪ್ರೂಪ ಇರುವಾಗ ನೋಡ್ಲಿಕ್ಕೆ ಒಳ್ಳೇದಾಗ್ತಿತ್ತು ಈಗ IPL ಎಲ್ಲ ಬಂದು cricket match ನೋಡಿ ನೋಡಿ ಸಾಕಾಗಿ ಹೋಗಿದೆ.

ಹಾ ಈಗಸ ಉಂಟಾ match ಉಂಟಾ .

ಹಾ ಹೌದು ನಡಿತಾ ಉಂಟು, ಒಂದು innings ಆಯತಸ್ಟೇ ಇನ್ India ದ batting ಬಾಕಿ ಉಂಟು ಇನ್ನು.

ಹ ಹ ಹಾ ಓ ನೀವ್ ಹಾಗಿದ್ರೆ ನೀವ್ office ಅಲ್ಲಿ ಇಲ್ಲಾ ಹಾಗಿದ್ರೆ.

ಇಲ್ಲ ಇಲ್ಲ match ನೋಡ್ಲಿಕ್ಕೆ ಅಲ್ಲ ಹೀಗೆ ಸ್ವಲ್ಪ ಅಹ್ ನನ್ನ misses ನ್ನು ಮದ್ದಿಗೆ ಕರ್ಕೊಂಡ್ ಹೋಗ್ಲಿಕ್ಕೆ ಇತ್ತು ಹಾಗೆ.

ಹ ಹಾ ಸರಿ ಸರಿ ಸರಿ ಹಾಗೆ ಹಾಗೆ. Match ನೋಡ್ಲಿಕ್ಕೆ ಅಂತ ರಜೆ ಮಾಡಿದ್ರೆ ನಂದು ತುಂಬಾ ರಜೆ ಆಗ್ಬಹುದು.

ಹಾ ಬೇಕಂದ್ರೆ Sunday ಕರ್ದ್ರೆ match ಆಡ್ಲಿಕ್ಕೆ ಬರ್ತೀರಲ್ವಾ cricket .

ಹಾ ನಂಗೆ ಇಲ್ಲಿ ಅಷ್ಟು touch ಇಲ್ಲ ಜನ ನಿಮ್ಗೆ ಈಗ ನೀವ್ touch ಲ್ಲಿ ಇರ್ತೀರಲ್ವಾ match cricket ಅಲ್ಲಿ.

ನಮ್ದು team ಕೂಡ ಉಂಟು ನಾವ್ Sunday Sunday ಬೇರೆ ಕಡೆ match ಗೆಲ್ಲ ಹೋಗ್ತಾ ಇರ್ತೇವೆ.

ಆತರ ಇದ್ದಾಗ ನನ್ನನ್ನು ಕರೀರಿ ನಾನ್ ಬರ್ತೆ ಒಂದು .

ಹ ಹಾ okay okay ಸರಿ ಸರಿ ನಿಮ್ಗೆ ಬರ್ಲಿಕ್ಕೆ ದೂರ ಆಗ್ಲಿಕ್ಕೆ ಇಲ್ವಾ.

ಹಾ ಭಾನುವಾರ ಉಂಟು free ಪರ್ವಾಗಿಲ್ಲ ಬನ್ನಿ

ಹಾಗೆ ಮತ್ತೆ ಎಂತ ವಿಶೇಷ?

ನೀವ್ match ನೋಡುದು ಮಾತ್ರವಾ ಅಥವಾ betting ಏನಾದ್ರು ಹಾಕ್ತಿರಾ?

Betting ಇಲ್ಲ ಇಲ್ಲ betting ಎಲ್ಲ ಮಾಡುದಿಲ್ಲ ಅದ್ ಒಂದು ಅಭ್ಯಾಸ ಇಲ್ಲ.

ಇಲ್ವಾ ಅಂದ್ರೆ ಹೀಗೆ Dream Eleven ಎಲ್ಲ ಉಂಟಲ್ಲ ಅದ್ರಲ್ಲಿ ಕೇಳಿದ್ದು.

ಹ ಹಾ ಅದು ಒಂದು ಸರ್ತಿ ಆಡಿದ್ದು ಅಷ್ಟೇ ಒಂದೇ ಸರ್ತಿ ಹಾ ನೀವು.

ನಾನ್ ಅದೇ Dream Eleven ಸ್ವಲ್ಪ ಆಡ್ತೇನೆ.

ಹ ಹ ಹಾ ಈ ಭಾನುವಾರ ಏನಾದ್ರು ಇದ್ರೆ ಹೇಳಿ ನಾನು ಬರ್ತೇನೆ free ಇದ್ದೇನೆ.